ಇದು ಒಂದು ವೇದಿಕೆ ಇದೆ ಅಂತ ನಾವಿಲ್ಲಿ ಹೇಳಬಹುದು ಅಥವಾ ಫಂಕ್ಷನ್ ಹಾಲು ಇದೆ ಅಂತ ನಾವಿಲ್ಲಿ ಹೇಳಬಹುದು ಇದು ಒಂದು ತಗಡದ ಚಾವಣಿಯಿಂದ ಮಾಡಿ ಬಿಟ್ಟಿದ್ದಾರೆ.

ಮುಂದುಗಡೆ ಬಂದು ಒಂದು ನಾಲ್ಕು ಕುಂಡಲ್ ಗಳಿವೆ.

ಇಲ್ಲಿ ಬಂದು ಮಕ್ಕಳು ಆಟ ಆಡುವಂತಹ ಒಂದು ಸ್ಥಳವಾಗಿದ್ದು ಜಾರಬಂಡಿ ಇವೆ ಮತ್ತು ಕಾರ್ಸ್ ಗಳಿವೆ.

ಹಳದಿ ಬಣ್ಣದ ಐದು ಕೇಸರಿ ಬಣ್ಣದಗಿದ್ದು--

ಇದು ಒಂದು ಭಜನಾ ಮಂಡಳಿ ಅಂತ ನಾವಿಲ್ಲಿ ಹೇಳಬಹುದು.

ಇಲ್ಲಿ ಆರು ಜನ ಪುರುಷರಿದ್ದಾರೆ ಅವರು ಬಿಳಿ ಬಟ್ಟೆ ಅವು ಬಿಳಿ ಬಟ್ಟೆ ಹಾಕ್ಕೊಂಡಿರೋ ಅಂತ ಸ್ಟ್ಯಾಚು ಗಳಿವೆ ಅದೆ --

ಅದೇ ರೀತಿಯಾಗಿ ತಬಲ ಇವೆ ವೀಣೆ ಇದೆ ಪೇಟಿ ಇದೆ ಹಾ-ಪ- ಪೀಪಿ ಇದೆ.

ಇದು ಬಂದು ಒಂದು ಲೈಬ್ರರಿ ಅಂತ ನಾವ್ ಇಲ್ಲಿ ಹೇಳಬಹುದು.

ಕೆಳಗೆ ಟೈಲ್ಸ್ ಹಾಕಿದ್ದಾರೆ ಅಂತ ನಾವು ಇಲ್ಲಿ ಹೇಳಬೋದ್ --

ಇದು ಒಂದು ಆ-ಆ ದನಗಳ ದವಣಿ ಅಂತ್ ನಾವಿಲ್ಲಿ ಕರೆಯಬಹುದು ದವಣಿ ಇದೆ ಇಲ್ಲೊಂದು ಹತ್ತು ಎಮ್ಮಿಗಳಿವೆ.

ಮೇಲ್ಗಡೆ ಹಲವು ಚೀಲಗಳನ್ನು ಸಿಗಿಸಿದ್ದಾರೆ.

ಒಳ್ಳೆಯ ರೀತಿಯ ಸ್ವಚ್ಛಂದವಾದ ಹಾಲಿನಂತೆ ಮೋಡ ಕಾಣಿಸ್ತಾ ಇದೆ.

ಹಲವಾರು ಪ್ರಮಾಣದಲ್ಲಿ ಒಂದು ಬಟ್ಟೆಗಳನ್ನು ಇಲ್ಲಿ ಜೋಡಿಸಿದ್ದಾರೆ.

ಅದೇ ರೀತಿಯಾಗಿ ಟೇಬಲ್ಸ್ ಗಳು ಅಥವಾ ಗಾಜಿನಿಂದ ಮಾಡಿದಂತಹ ಟೇಬಲ್ಸ್ ಗಳಿವೆ.

ಇಲ್ಲಿ ಬಾಜು ಒಂದು ಗಿಡದ್ ತರ ಕಾಣುಸ್ತಾ ಇದೆ ಗಿಡ ಇದೆ.

ಮತ್ತ್ ನೋಡೋವರಿಗೆ ಕೂಡುವಂತಹ ಹಲವಾರು ಬಗೆಯ ಆಸನಗಳ ವ್ಯವಸ್ಥೆ ಇದೆ.

ಹಲವಾರು ಪಾಕೆಟ್ ಗಳು ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಇಟ್ಟಿದಾರೆ ಅಂತ ಇಲ್ಲಿ ಹೇಳಬಹುದು ಅವು ಕೆಂಪು ಬಣ್ಣದಿವೆ.

ಹಳೆಯ ಬೂದಿ ಬಣ್ಣದ್ ಮಾತ್ರ ಒಂದ್ ಆಲಮರಿ ಇದೆ ಅಂತ ನಾವಿಲ್ಲಿ ಹೇಳಬಹುದು.

ಯಾವುದೇ ರೀತಿಯಾಗಿ ಹಲವು ಬಗೆಯ ಒಂದು ಒಳ್ಳೆ ಒಳ್ಳೆ ಒಳ್ಳೆ ಒಂದು ಹು- ವಿಗ್ರಹಗಳನ್ನು ಇಲ್ಲಿ ನಾವು ನೋಡಬಹುದು.

ಇದು ಬಂದು ಒಂದು ಅ ಶಾಪ್ ಇದೆ.

ಇದು ಬಂದು ಶ್ರೀ ಸಾಯಿ ಎನುವಂತಹ ಒಂದು ಕಿರಾನ ಸ್ಟೋರ್ ಹಾಗು ಜೆರಾಕ್ಸ್ ದುಕಾನ್ ಇದೆ ಅಂತ ಇಲ್ಲಿ ನಾವು ಹೇಳಬಹುದು.

ಅದೇ ರೀತಿಯಾಗಿ ಮುಂದ್ಗಡೆ ಬಂದು ಚಾಕ್ಲೇಟ್ ಕಲರ್ ಇದರದೊಂದು ಆ ಶ -ಶೆಟ್ಟರ್ ಇದೆ.

ಮುಂದೆ ಗ್ರೌಂಡ್ ಆವರಣ ಇದೆ ಹಾಗೆ ಹಿಂದುಗಡೆ ಗಿಡಮರಗಳು ಮತ್ತು ಕಟ್ಟಡಗಳಿವೆ.

ಇದು ಒಂದು ಚರ್ಚ್ ಆಗಿದ್ದು ಇಲ್ಲಿ ಹಲವಾರು ಫ್ಯಾನ್ಸ್ ಗಳು ಮತ್ತು ಲೈಟ್ಸ್ ಗಳು ಅದೇ ರೀತಿಯಾಗಿ ಚರ್ಚಿ ನ ಚರ್ಚ್ - ಅ- ಚರ್ಚ್ ಧರ್ಮದ ಹಲವಾರು ಚಿನ್ನೆಗಳು ಇಲ್ಲಿ ನೇತಾಕ್ಬಿಟ್ಟಿದ್ದಾರೆ.

ಮೇಲ್ಗಡೆದ್ದು ಛಾವಣಿ ಬಂದು ತಗಡದ್ ಇದೆ.

ಇಲ್ಲಿ ಇದು ಮೂರು ಅಂತಸ್ತಿನ ಕಟ್ಟಡವಾಗಿದ್ದು ಮೂರನೇ ಅಂತಸ್ತಿನಲ್ಲಿ ಇದು ಗಿಲವು ಮಾಡಿದ್ದಿಲ್ಲ.

ಒಂದು ಡ್ರಾಯಿಂಗ್ ಸೀಟ್ ಇದೆ ಮತ್ ಹಾಗೆ ಡ್ರಾಯಿಂಗ್ ಸೀಟ್ ನಿಂದೆ ಯಾವುದೋ ಒಂದು ಪೇಂಟ್ ಮಾಡಿ ಗೋಡೆಯಲ್ಲಿ ನೇತ್ ಹಾಕಿದ್ದಾರೆ.

ಅದೇ ರೀತಿಯಾಗಿ ಮೂರ್ನಾಲ್ಕು ಅಥವಾ ಹಲವು ಜನ ಹುಡುಗರು ಅಥವಾ ಪುರುಷರು ಇಲ್ಲಿ ಇದಾರೆ.

ಅದೇ ರೀತಿ ಆಗಿ ಅದರ ಮೇಲೆಗಡೆ ಒಂದು ಝಂಡಾ ಇದೆ ಕೇಸರಿ ಬಣ್ಣದು.

ಕೆಲವು ಕುರ್ಚಿಗಳಿವೆ ಆ ಕುರ್ಚಿ ಬಣ್ಣ ಚೋಕಲೆಟ್ ಕಲರು ಬ್ಲಾಕ್ ಕಲರ ದು ಅದರ ಕೈಗಳಿವೆ.

ಇಲ್ಲಿ ಅ-ಒಂದು ಒಂಬತ್ತು ಕಾರು ಗಳಿದೆ ನಾವು ಕಾರ್ ಷೋರೂಮ್ ಅಥವಾ ಮೆಕ್ಯಾನಿಕ್ ಶಾಪ್ ಅಂತ ಹೇಳಬಹುದು ಆದೆ --

ಆ ಗಾಡಿ ಕಾರ್ ನಿಂತಿದೆ ಒಂದು ಸ್ಕೂಟಿ ಇದೆ ಅದರಾದಲ್ಲಿ ಒಂದು ಬ್ಯಾರೆಲ್ ಇದೆ ಅದೇ ರೀತಿಯಾಗಿ ಈ ಸೈಡು ಎರಡು ಟೂ ವಿಲ್ಲರ್ಸ್ ನಿಂತಿದೆ.